ಪಿ_ವಿ_ಆರ್ ಸಿನಿಮಾ ಸಿನಿಮಾಸ್ ನ ಪ್ರವೇಶ ದ್ವಾರವನ್ನು ತೋರಿಸುತ್ತಾ ಇದೆ.

ರಸ್ತೆಯಲ್ಲಿ ಒಂದು ಆಟೋ ರಿಕ್ಷಾ ಹೋಗ್ತಾ ಇರೋದನ್ನು ಕೂಡ ನಾವು--

ಆಕಾಶ ನೀಲಿಯಾಗಿದೆ ಮತ್ತು ದಿನವೆಲ್ಲಾ ಬೆಳಗ್ಗೆ ಬೆಳಗಾಗಿದೆ.

ಕಟ್ಟಡವು ಹಳದಿ ಮತ್ತು ನೀಲಿ ರಂಗನಲ್ಲಿ ಇದೆ.

ಒಂದು ದೊಡ್ಡದಾದ ಲಾರಿ ಕೂಡ ನಿಲ್ಲಿಸಿದ್ದಾರೆ.

ಈ ಚಿತ್ರದಲ್ಲಿ ನಾವು ಒಂದು ಬಸ್ ಸ್ಟ್ಯಾಂಡ್ ಅನ್ನು ನಾವು ನೋಡಬಹುದು ಬಸು ನಿಲ್ದಾಣ--

ಹಣ್ಣುಗಳ ಮತ್ತು ತರಕಾರಿಗಳ ಅಂಗಡಿ ಒಂದರ ಒಳ ಭಾಗವನ್ನು ತೋರಿಸುತ್ತ ಇದೆ.

ಯಾಗ ಅಂತ ಕಾಣುಸ್ತಾ ಇದೆ ಇದು ಮಾಂಸದ ಮಾರುಕಟ್ಟೆ--

ಇದು ಒಂದು ನೆಲವನ್ನು ಹಗೆಯುವಂತ ಕೆಲಸ ನಡಿತಾ ಇರುವ ಜಾಗದ--

ಬಲಭಾಗದ ಚಿತ್ರ ಅಂತ ಕಾಣಿಸ್ತಾ ಇದೆ.

ಕಿರಣಿ ಅಂಗಡಿಯ ಒಂದು ಒಳ ಒಳಾ ಹಾಗು--

ಎ_ಟಿ_ಎಮ್ ಯುನಿಯನ್ ಬ್ಯಾಂಕ್ ನ ಎ ಟಿ ಎಮ್ ಹಾಗು ಅದರ ಹಿಂಭಾಗದಲ್ಲಿ ಯೂನಿಯನ್ ಬ್ಯಾಂಕ್ ಅನ್ನು ನಾವು--

ಚಿತ್ರದಲ್ಲಿ ನಮಗೆ ಮೆಟ್ಟಲುಗಳು ಕೂಡ ಕಾಣ್ತಾಯಿವೆ.

ಮಸಜಿದ್ ಮಾಮೂಲ್ ಮಾಮೂಲ್ ಆಗಿರುವ ಸಾಧ್ಯತೆ ಇದೆ.

ಒಂದು ಬೆಟ್ಟದ ಪ್ರದೇಶದ ಪ್ರದೇಶದಲ್ಲಿ ಇಂದ--

ಇಲ್ಲಿ ಹೋರ ಭಾಗದಲ್ಲಿ ಒಂದು ಸಣ್ಣ ಕಾರ್ ಹೋಗುವುದನ್ನು ನಾವು ಗಮನಿಸಬಹುದು.

ಆ ಮರಗಳು ಗಿಡಗಳು ತುಂಬಾ ಚೆನ್ನಾಗಿ.

ಎಮರ್ಜೆನ್ಸಿ ಟ್ವೆಂಟಿ ಬಾ ಪೋರ್ ಬೈ ಸೆವೆನ್ ಎಂದು--

ಇದು ಒಂದು ರೆಸ್ಟೊರೆಂಟಿನ ಒಳಭಾಗದ ಚಿತ್ರಆಗಿದೆ.

ಪಕ್ಕದಲ್ಲಿ ಒಂದು ಸಣ್ಣ ಲೇಕ್ ಕೂಡ ಇರುವಂತೆ ಕಾಣುತ್ತಾಯಿದೆ.

ನಳವು ವಿಶಾಲವಾಗಿದೆ ಮತ್ತು ಉತ್ತಮ ಬೆಳಕನ್ನು ಹೊಂದಿದೆ.